ಅದೊಂದು ಗಾರ್ಡನ್ ಆದ್ರೆ ಈಗ ಎಲ್ಲರಿ ಪ್ರತಿಯೊಬ್ಬರು ಹೆಣ್ಣು ಆಹ್ಹ್ ಹುಡುಗಿಯರಿಗೆ ಗಾರ್ಡನ್ ಮೇಲೆ ಹುಡುಗಿಯರಿಗೆ ಹೆಂಗಸರಿಗೆಲ್ಲ ಗಾರ್ಡನ್ ಮೇಲೆ ಹುಚ್ಚು ಜಾಸ್ತಿ ಇರ್ತಾದ್ದೆ.

ನಾವು ಸಣ್ಣದ್ ನಾವು ಕೂಡ ಸಣ್ಣದ್ ಇರುವಾಗ ಈಗ ಚೇರ್ ಫುಲ್ ಆಗಿ ಇದ್ರೆ ಲಾಸ್ಟ್ ನಿಂತುಕೊಂಡೆ ನೋಡ್ತಿದ್ವಿ ಆಗ ಅನ್ಸ್ತಿತ್ತು ಆಹ್ಹ್ ಒಂದು ಚೇರ್ ಯಾರಾದರೂ ಒಬ್ಬರು ಎದ್ದು ಎದ್ದು ಹೋಗ್ಲಿ ನಮಿಗೆ ಒಂದು ಚೇರ್ ಸಿಗ್ತದ್ದೆ ಅಲ್ಲ ಅಂತ ಯಾರೋ ಒಂದು ಚೂರು ಎದ್ದು ಹೋದರೆ ಆಯಿತು ಪಕ್ಕ ಚೇರ್ ಎಳ್ಕೊಳೋದು ನಮಿಗೆ ಚೇರ್ ಅಂತ.

ನಾವು ಸಣ್ಣದು ಇರುವಾಗ ಎಲ್ಲ ಈ ಇಂಗ್ಲಿಷ್ ಕಾನ್ಸೆಪ್ಟ್ ಅಂದ್ರೆ ಕಲಿಸುವಂತಹದ್ದು ಇರ್ಲಿಲ್ಲ ಇ---

ಈಗ ಮಕ್ಕಳಿಗೆ ಈಗ ಮೊಬೈಲ್ ಇರ್ತಾರೆ ನಮ್ಮ ಮನೆಯಲ್ಲಿ ಹ ಬಡತನ ಇದ್ದ ಕಾರಣ ಮೊಬೈಲ್ ತಗೆದು ಕೊಡಲಿಕ್ಕೆ ಆಗ್ತಿಲ್ಲ ಈಗ ನೋಡಿದರೆ ಇಡೀ ಜಗತ್ತೇ ಒಂದ್ ಮೊಬೈಲ್ ಉಂಟು.

ಆಹ್ಹ್ ನನ್ಗೆ ದಾಂಡೇಲಿ ಹೋಗ್ಬೇಕು ಅಂತ ಅಲ್ಲಿ ಇದು ಬೋಟಲೆಲ್ಲ ಅಂದ್ರೆ ಬೋಟ್ ಇದರಲ್ಲಿ ಆಟ ಆಡಿಸ್ತಾರೆ ಅದೊಂದು ಅಂದ್ರೆ ನೋಡಬಹುದು ಅಂದ್ರೆ ನದಿಯಲೆಲ್ಲ ಸ್ಲೈಡ್ ಲೆಲ್ಲ ಹೋಗುದು ಎಲ್ಲ ಒಟ್ಟಿಗೆ ಬೊಬ್ಬೆ ಇಟ್ಕೊಂಡು ಹೋಗುವುದು ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹೋಗುವುದು ಒಂದು ಮಜಾ ಇರ್ತಾದ್ದೆ ಒಬ್ಬ ಒಬ್ಬರು ಹೋಗ್ಬಾರ್ದು.

ಅಲ್ಲಿ ಹೋದ್ರೆ ಫ್ರೀ ಇದು ಲಸ್ಸಿ ಕೊಡ್ತಾರೆ ಮತ್ತೆ ಒಂದು ಚಾಕಲೇಟ್ ಫೆ ಪೇಡ ಟೇಸ್ಟ್ ಮಾಡ್ಲಿಕೆ ಕೊಡ್ತಾರೆ ಆಗ ಅದಕ್ಕಂತಲೇ ಹೋಗ್ತಿದ್ವಿ ಟೂರಿಗೆ ಹೋದ್ರೆ ಆ ಮಂಗಳೂರುರಿಗೆ ಕುಲಶೇಖರಕ್ಕೇ ಹೋಗುವ ಮಿಲ್ಕ್ ಡೈರಿಗೆ ಹೋಗುವ ಹೋಗುವ ಅಂತ

ಸೊ ಆದಕಾರಣ ಎ ಓ ರೋಡ್ ಲೆಲ್ಲ ಫುಲ್ ಧೂಳು ಆಗಿ ಆಕಡೆ ಹೋಗಲಿಕ್ಕೂ ಅಲ್ಲ ಈಕಡೆ ಬರಲಿಕ್ಕೂ ಇಲ್ಲ ಬ್ಲಾಕ್ ಆಗಿ ಬಸ್ ಗಳೆಲ್ಲ ಎಷ್ಟು ಬಸ್ ಗಳೆಲ್ಲ ತುಂಬಾ ಕಮ್ಮಿ ಆಗಿದೆ.

ಅವರಿಗೆ ಬೇರೆ ಸ್ಟಾಂಡ್ ಕೂಡ ಇಲ್ಲ ಪಾಪ ಅಂದ್ರೆ ಅಲ್ಲಿ ನಿಲ್ಲಿಕೆ ಕೊಡ ಜಾಗವಿಲ್ಲಾ ಅಲ್ಲಿ ಇಡ್ಲಿಕ್ಕೆ ಬಿಸಿಲಿನಲ್ಲಿ.